ಆ ಮತ್ತೆ ಈ ಬ್ಯಾಂಕು ಪಂಜನಕಟ್ಟೆ ಬ್ರಾಂಚ್ ಆಗಿದೆ. ಈ ಪಂಜನಕಟ್ಟೆ ಬ್ಯಾಂಕು ಕೆಳಗೆ ಕೂಡ ಎ.ಟಿ.ಎಂ ಉಂಟು. ಇದರ ಪಕ್ಕದಲ್ಲಿ ಒಂದು ಸ್ಕೂಟಿ ಕೂಡ ನಿಂತಿದೆ.

ಈ ಓಮ್ನಿ ಹಳೆ ಚಿತ್ರಗಳಲ್ಲಿ ಕಿಡ್ನಾಪ್ ಮಾಡ್ಲಿಕ್ಕೆ ಯಾರಿಗಾದರೂ ಯೂಸ್ ಮಾಡ್ತಿದ್ರು ಮತ್ತೆ ಆ ಪಕ್ಕದಲ್ಲಿ ಹಿಂದೇನೆ ಓಮ್ನಿ ಹಿಂದೇನೆ ಮೂರು ಆಟೋಗಳು ನಿಂತಿವೆ ಮತ್ತೆ ರೋಡ್ ಮೇಲೆ --